ಮತ್ತು ಇದು ಒಂದು ಮನೆಯ ಆಗಿರುತ್ತದೆ ಮತ್ತು ಅಲ್ಲಿ ಕರೆಂಟ್ ಲೈನ್ ಗಳಿವೆ.

ಮತ್ತು ಹಿಂದೆ ಕಾಣುತ್ತಿರುವಂತಹ ಟೆಂಗಿನ ಗಿಡ.

ಮತ್ತು ಕಾರು ಮತ್ತು ಅಲ್ಲೊಬ್ಬ ಯುವಕ ಮತ್ತು ಮುಂದೆ ಒಂದು ದೊಡ್ಡ ಬಿಲ್ಡಿಂಗ್ ಮತ್ತೆ ಇಲ್ಲಿ ಕೆಳಗೆ ಹರಿತ್ತರ್ ಹರಿಯುತ್ತಿರುವಂತಹ ನೀರು --

ಮತ್ತು ಮಿರರ್ ಗಳಿವೆ ಮತ್ತು ಕ್ರೀಮ್ ಗಳಿವೆ.

ಈ ಚಿತ್ರದಲ್ಲಿ ನೋಡುತಿರುವಂತಹ ಒಂದು ಕೆರೆ ಆ ಕೆರೆಯಲ್ಲಿ ನೀರ್ ನಿಂತಿದೆ.

ಮತ್ತು ಇಲ್ಲಿ ನಿಂತಿರುವಂತಹ ಒಂದು ಬೈಕ್ --

ಮತ್ತು ಬಾಳೆಹಣ್ಣಿನ ಗಿಡಗಳಿವೆ ಮತ್ತು ಅಲ್ಲಿ ಸುತ್ತ ಮುತ್ತಲು ಮನೆಗಳು ಇವೆ.

ಮತ್ತು ಒಂದು ಲೈಟಿನ ಕಂಬ ಕಾಣಿಸುತ್ತಿದೆ.

ಟ್ರಾಲಿ ರಡಿ ಮಾಡುತ್ತಿರುವಂತಹ ಒಂದು ಗ್ಯಾರೇಜ್ .

ಅಲ್ಲಿ ಪೋಸ್ಟರ್ ಅನ್ನು ಹಾಕಿರುತ್ತಾರೆ ಮೇಲೆ ಹಲವಾರು ಲೈಟಿಂಗ್ಸ್ ಗಳಿವೆ.

ಮತ್ತು ಒಂದು ಲೈಟು ಕಂಬ ಇದೆ.

ಮತ್ತು ಆಚೆ ಜನರು ನಿಂತ್ಕೊಂಡು ನೋಡುತ್ತಿದ್ದಾರೆ.

ಆ ಮರದ ಸುತ್ತಮುತ್ತಲೀ ಹಲವಾರು ಗಿಡಮರಗಳಿವೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಮನೆ ಆ ಮನೆಯ ಮುಂದೆ ಚೇರ್ ಗಳನ್ನು ಇಟ್ಟು ಅದರ ಮಧ್ಯೆ ಒಂದು ಟೇಬಲ್ ಅನ್ನು ಇಟ್ಟಿರುತ್ತಾರೆ.

ಈ ಶಾಪ್ ಅಲ್ಲಿ ಐದು ಜನ ಯುವಕರು ಇದ್ದಾರೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ದೊಡ್ಡದಾಗಿರುವ ಗಣೇಶ್ ಮೂರ್ತಿ ಇದೆ.

ಮತ್ತು ಅಲ್ಲಿ ಏನೋ ಒಂದು ಬಳ್ಳಿ ಗಿಡ ಗಿಡದ ಬಳ್ಳಿ ಬೆಳೆದಿದೆ.

ಫ್ಯಾನ್ ತರದ ಒಂದು ವಸ್ತು ಇದೆ.

ಮತ್ತು ಒಂದು ಸ್ಕೂಟಿ ಇದೆ ಅದರ ಮುಂದೆ ಚೀಲಗಳನ್ನು ಇಟ್ಟಿರುತ್ತಾರೆ.